ಇಲ್ಲಿ ಫಾದರ್ ಇದಾರೆ ಪ್ರೇಯರ್ ಮಾಡುತಿದ್ದಾರೆ ಲೇಡೀಸ್ ನಿಂತಿದ್ದಾರೆ ಎರಡು ಜೆಂಟ್ಸ್ ನಿಂತಿದ್ದಾರೆ ಪ್ರೇಯರ್ ಮಾಡುತಿದ್ದಾರೆ.

ಇಲ್ಲಿ ಒಬ್ಬ ಮನುಶ್ಯ ನಿಂತಿದ್ದಾನೆ ಅವನು ಒಂದು ಬ್ಯಾಗ್ ಹಾಕ್ಕೊಂಡಿದ್ದಾನೆ ನೋಡಬಹುದು ಇಲ್ಲಿ ಒಂದು ದೊಡ್ಡ ಟಿವಿ ಕೂಡ ಇದೆ ನೋಡಲು ಕೂತಿದ್ದಾರೆ.

ಸೆಲ್ಫಿಯನ್ನು ತೆಗಿತಾ ಇದ್ದಾರೆ ಸುತ್ತಲೂ ಬಂಡೆಗಳು ಇದಾವೆ ಎಲ್ಲ ಜನರು ಇದಾರೆ ಮಕ್ಕಳು ಇದ್ದಾರೆ ಗಿಡಗಳೆಲ್ಲ ಬೆಳೆದಿದವೆ.

ನಾವು ಇಲ್ಲಿ ಬಲೂನ್ಗಲ್ಲನು ನೋಡಬಹುದು. ಒಬ್ಬ ವ್ಯಕ್ತಿ ಕೂತಿದ್ದಾನೆ ಯಲ್ಲೋ ಹ್ಯಾಟ್ ಅನ್ನು ಹಾಕೊಂಡು ಇದ್ದಾನೆ.

ಇಲ್ಲಿ ಒಬ್ಬ ಹುಡುಗ ನಿಂತಿದ್ದಾನೆ ಹುಡುಗನ ಹಿಂದೆ ಶೆಡ್ ಕೂಡ ಇದೆ ಹೊ ಗಳಿಲ್ಲ ಬೆಳಿದವೇ ಒಂದು ಫೋಟೋವನ್ನ ತೆಗ್ದಿದಾರೆ. ಗಿಡ ಮರಗಳೆಲ್ಲ ಬೆಳೆದಿದ್ದಾವೆ ಮುಂದೆ ಲೈಟ್ ಕಂಬಗಳೆಲ್ಲ ಇದೆ ಸುತ್ತ--